ಹಾ ರೀ ಏನ್ ಮಾಡಾಕ್ ಬರ್ತೇತ್ರಿ ಈಗೆಲ್ಲಾದ್ರಾಗೂ chemical ಐತಂದಾಗ ನಾವ್ ಅದನ್ನ ತಿನ್ನಾತೇವಿ ದಿನಾ ಮತ್ತ್.

ಹೌದ್ರಿ ತಿನ್ನು ಆಹಾರಕನ್ನು ಬಿಡಾಕತಿಲ್ ನೋಡ್ರಿ ಅಲ್ಲೇ ಹೊಲ್ದಾಗನ ಎಲ್ಲಾ ರಾಸಾಯನಿಕ ಅದ್ ಇದ್ ಅಂತಂದ ಹಾಕಿಬಿಡ್ತಾರಾ. ಹಾ ಗೊಬ್ಬರದಾಗ mix ಮಾಡಿಬಿಟ್ಟಿರ್ತಾರ ಮತ್ತ್. ಬೆಳಿಯುದ್ ಹಂಗ ಬೆಳದ್ ಬಂದ್ಬಿಡ್ತಾವ ಎಲ್ಲಾ ರಾಸಾಯನಿಕ mix ಇರ್ತಾವ.

ಅದು ಅಲ್ದ ಈ ಎಲ್ಲಾ hybrid food ರೀ ಯಾವ್ದು ಜವಾರಿ ಸಿಗಾಂಗಿಲ್ಲಾ ಲಘುನ.

ಹಾ ಜವಾರಿ ಸಿಕ್ರುನು ರೀ rare ರೀ ಬಾಳ.

ಹ್ಮ್‌ ಏನೋ ಅಲ್ಲೋ ಇಲ್ಲೋ ಅಂತಂದ್ ಸಿಗ್ತಾವ. ಮತ್ತ್ ತಿಂದಿದೆಲ್ಲಾ ಯಾವ್ದು ಮೈಗೆ ರಕ್ತ ಆಗಲಾರದಂಗ್.

ಏ ಮದ್ಲಿನ ಮಂದಿದ ಆಹಾರ ಪದ್ಧತಿ ನೋಡ್ಬೇಕಿತ್ತ್ರಿ ನೀವ್? ನಮ್ಮ್ ಅಜ್ಜಾ ನಮ್ಮ್ ಅಜ್ಜಿಗೋಳೆಲ್ಲಾ ಹೆಂಗಿದ್ರು ರೀ ಅವ್ರ.

ಹೌದ್ರಿ ಅವರ್ದ ಆಹಾರನ ಅವರ್ಗ ಕಾಪಾಡತಿತ್ತ ಅವ್ರ್ ಅರೋಗ್ಯ.

ಹ್ಮ್‌ ನಾವ್ ಎಷ್ಟ್ ತಿಂದ್ರುನು ಮತ್ತ್ ನಮ್ಗ್ ರೋಗೆನ್ ತಪ್ಪಿದಲ್ಲಾ.

ಹ್ಮ್‌ ಹಂಗಾರ್ರಿ ಆಹಾರ್ okay ತಿನ್ನು ಆಹಾರನೂ ಬಿಡಾಕತಿಲ್ಲಾ ಅಂದ್ರ್ ಮತ್ತೇನ್ ಮಾಡೋದ್.

ಅಲ್ರಿ ಅದ ರೀ ಅವ್ರೆಲ್ಲಾ ಹೋಲ್ಡಾಗಿಂದ ಆಗ ಕತ್ತರ್ಸ್ಕೊಂಡ್ ಬಂದ್ ಆಗ.

ಅಯ್ಯ್ ಹೋಲ್ಡಾಗನ ಆಗ ಕತ್ರಿಸಿ ಹಂಗ ಮೂಲಂಗಿ ಎನದ ಉಳ್ಳಾಗಡ್ಡಿ ರೊಟ್ಟಿ ಜೊತಿ ಹಂಗ ಕರಾ ಕರಾ ಕರಾ ಕಡದ್ ತಿಂತಿದ್ರ.

ಈಗ ಅದನ್ನ ದೊಡ್ಡ್ salad ಮಾಡಿ ಇಡ್ತಾರ್ರೀ ನೋಡಿದ್ರಲ್ಲೋ function ಗೆ ಎಲ್ಲಾ ಹೆಂಗ್.

ಎಲ್ಲಾ ತರಕಾರಿ cut ಮಾಡಿ ಇಟ್ರೆ.

ಇಟ್ರ ಈಗ ಅದನ್ನ ಒಂಥರಾ ಈ ಇದಕ್ಕ್ ತಂಡಬಿಟ್ರ ಅದನ್ನ salad ರೂಪಕ್ಕ್ ಏನ್ ಮಾಡುದ್ರಿ? ಹೆಂಗ್ ಬರ್ತೇತಿ. ಹಂಗ್ ತಿನ್ಕೋಂಡ ಹೋಗುದ್ರಿ ಮತ್ತೇನ್ ಮಾಡುದೈತಿ ಶಕ್ತಿಗೆ ಅಂತ ತಿನ್ನಆಹಾರಿಲ್ ಈಗ ಹೊಟ್ಟಿಗ್ ತಿನ್ಬೇಕಲ್ಲಪಾ ಹೊಟ್ಟಿ ತುಂಬಾಸ್ಕೊಳಾಕ್ ಅಂತಂದ ತಿನ್ನು ಆಹಾರ ಆಗಿಬಿಟ್ಟೆತಿ.

ಖರೇನರಿ ಅದ್ರಾಗ ಈಗಿನ ಹುಡುಗುರಂತೂ ಈ ಹಸಿ ಕಾಯಿಪಲ್ಲೆ ಅದು ಇದು ಆಗಿಬರುದಿಲ್ರಿ.

ಶಕ್ತಿ ಕೊಡುವಂತ ಆಹಾರ ಅನೋದ್ ಮರತಂಗಾಗಿಬಿಟ್ಟೆತಿ

ಹ್ಮ್‌ ಹಂಗ ಅಂತೀರಿ ಹುಡಗುರೇನ್ ಹುಡಗುರ್ ಮನ್ಯಾಗ ಮಾಡಿದ್ದ ಇಷ್ಟ ಪಡುದಿಲ್ರಿ ಜಾಸ್ತಿ ಹೊರಗಿನ ಆಹಾರನ ಬೇಕ್ ಅವ್ರಿಗೆ.

ಹಾ ಹೊರಗ್ ಒಂದಿಷ್ಟ ಬಣ್ಣ ಹಾಕಿರ್ತಾರ ಅದೇನ ಅಂತಾರಲ್ರಿ ಏನದ್ tasting powder ಅದನ್ನ mix ಮಾಡಿರ್ತಾರ ಮತ್ತ್ ಹಂತಾವ ರುಚಿ ಹತ್ತತಾವ ಅವ್ರಿಗೆ.

ಮನ್ಯಾಗು ಹಂತಾದ ತಂದ್ ಮಾಡಿಕೊಡ್ರಿ ನೀವ್ same ಆದ್ರೂ ಎಲ್ಲೋ ಒಂದ್ಕಡೆ ಏನೋ ಕಡಿಮಿ ಆಗೇತಿ ನೋಡ್ ಹೆಚ್ಚ್ ಆಗೇತಿ ನೋಡ್ ಅಂತಾರ.

ಹಾ ಚೆನ್ನಾಗಿದ್ದೇನೆ ಚೆನ್ನಾಗಿದ್ದೇನೆ ಏನ್ ಮಾಡ್ತಿದ್ರಿ ಈಗ ಊಟ ಆಯ್ತಾ?

ಹಾ ನಂದು ಊಟ ಆಯ್ತು, ನಾನ್ ಹೀಗೆ ಕೂತ್ಕೊಂಡಿದ್ದೆನೆ.

ಹಾ ಹಾ ನಂದು ಊಟ ಆಯ್ತು just ಈಗ, ಅದೇ ನೀವು sports ಅಲ್ಲಿ sports ಅಲ್ಲಿ ಚೆನ್ನಾಗಿದ್ರಿ ಅಂತ ಹೇಳಿದ್ರಲ್ಲ .

ಹಾ ನಾನು just long jump, high jump ಎಲ್ಲಾ ಆಡ್ತಿದ್ದೆ athletic ಅಲ್ಲಿ . ಅದೇ school wise~ school ಅಲ್ಲಿ school ಅಲ್ಲಿ ಆಡ್ತಿದ್ದೆ sports ? ಹಾ school ಅಲ್ಲಿ high school ಅಲ್ಲಿ ಎಲ್ಲಾ

ಆಡ್ತಿದ್ದೆ ಹಾಗೆ, college ಈಗೆ ಬಂದ್ಮೇಲೆ ಎಲ್ಲಾ ಹೋಯ್ತು ಬಿಡಿ. ಹಾ college ಬಿಟ್ರಾ ಹಾ? College ಅಲ್ಲಿ ಎಲ್ಲ ಬಿಟ್ಟದೆ ಎಲ್ಲಾ science ತೆಕೊಂಡ್ ಮೇಲೆ ಎಲ್ಲಾ ಲಗಾಡಿ ಹೊಯ್ತು. ಹಾ ಹಾ ಹಾ ಅಂದ್ರೆ ಈಗ just school school wise ಇದ್ದಾಗ ಮಾತ್ರ ನೀವು sports sports ಅಲ್ಲಿ ಇದ್ರಿ?

ಹಾ ಹಾ ಹಾ ಹೌದು ಹೌದು.

Athletic ಅಲ್ಲಿಯೆಲ್ಲ compulsory .

ಹಾ ನನ್ ಇದ್ದೆ school ನನ್ school ಅಲ್ಲಿ ಇದ್ದಿದ್ದೇ ಅದೇ college ಅಲ್ಲಿ ತನಕ college ಅಲ್ಲಿ ಕೂಡ. ಆಡ್ತಿದ್ದೆ Kabaddi ಆಡಿದ್ದೇ Football ಆಡಿದ್ದೇ volleyball ಎಲ್ಲಾ ಆಡಿದ್ದೇ. ಆಡ್ತಿರ್ಬೋದು ಎಲ್ಲಿವರೆಗೆ ಆಡಿದ್ರಿ college ಅಲ್ಲಿ Football ಅಲ್ಲಿ?

Football ಅಲ್ಲಿಯಲ್ಲ school wise ಅಲ್ಲಿ ಅಷ್ಟೇ running race ಅಲ್ಲಿ ಮಾತ್ರ.

Taluk level taluk level ತನಕ ಹೋಗಿದ್ದೆ hundred meters .

ಅಲ್ಲಿ ತನಕ ಹೋದದ್ದು ಅಷ್ಟೇ. ಮತ್ತೆ Karate ಆಡ್ತಿದ್ದೆ sports ಅಲ್ಲಿ.

ಹಾ ಹಾ Karate ಅಲ್ಲಿ ಯಾವ್ belt ನಿಂದು?

Black belt ಇಗೆ ಒಂದು belt ಕಮ್ಮಿ ಇದ್ದಿತ್ತು ಅಷ್ಟೇ.

ಅಲ್ಲಿ ನನ್ ಅದೆಲ್ಲಾ ಆಡಿದ್ದು.

ಅದ್ರ ನಂತ್ರ ಈಚೆ Udupi ಗೆ ಬಂದೆ ಹಾಗೆ ಅಹ್.

Teacher ಕೂಡ ಈಗ ಅಲ್ಲೇ Bangalore ಅಲ್ಲಿಯೇ ಇದ್ದಾರೆ ವಾಪಸ್ ಹೋಗಲಿಲ್ಲ discontinue ಆಯ್ತು.

Sports ಅಲ್ಲಿ ಆದ್ರೆ ನಾನ್ ಈಗಲೂ ಕೂಡ sports ಆಡ್ತೇನೆ.

Office ಅಲ್ಲಿ event ಮಾಡ್ತಾ ಇರ್ತಾರೆ. cricket cricket ಅದೆಲ್ಲಾ ಆಡ್ತೇನೆ ಆಡ್ತೇನೆ ಈಗಲೂಸಾ.

Kabbadi ಹೇಗೆ Kabbadi ಎಲ್ಲೆಲ್ಲಾ ಆಟಾಡಿದ್ರಿ? ಹಾ school wise ಮಾತ್ರ ಅದು ದೊಡ್ಡ ದೊಡ್ಡ event ಇಗೆ ಹೋಗ್ಲೇ ಇಲ್ಲ ಇನ್ನು, ನೀವು ಹೋಗಿದ್ರಾ?

ನಾನು ಒಮ್ಮೆ ಹೋಗಿದ್ದೆ, ಏಳನೇ class ಅಲ್ಲಿ ಇರ್ವಗ ಹೋಗಿದ್ದೆ, ನಮ್ಮ team ಸಮೇತ ಹೋಗಿದ್ದೆವು.

ಅಲ್ಲಿ ಎಲ್ಲಾ ದೊಡ್ಡ ದೊಡ್ಡ ಎಲ್ಲಾ ಬಂದ್ರು full ಎಳ್ದು ಬಿಸಾಡಿದ್ರು ನಮ್ಮನ್ನು ಆಮೇಲೆ ಹೋಗ್ಲಿಲ್ಲ. ಓಹೋ.

ಅಂದ್ರೆ ನೀವು ಅಲ್ಲಿ ದೊಡ್~ ದೊಡ್ಡ ಆಟಾ ಕೂಡ ಆಡ್ತಾ ಇದ್ರಿ ಅಲ್ಲಿ ಕಬಡ್ಡಿ ಅಲ್ಲಿ?

ಹಾ ಹಾ ಆಡ್ತೇವೆ ಆಡ್ತೇವೆ Kabbadi ಆಡ್ತೇವೆ cricket ಆಡ್ತೇವೆ volley ball ಆಡ್ತೇವೆ

ಈಗ ಕೆಲಸ ಕೆಲಸದಲ್ಲಿ ಇದ್ದೇವೆ ಅಲ್ಲಾ ಹಾಗೆ ಅದೆಲ್ಲಾ ಆಡ್ಲಿಕೆ ಕಮ್ಮಿ ಆಯ್ತು, ಇಲ್ಲದಿದ್ರೆ ಇನ್ನೂ ಆಡ್ಬೋದಿತ್ತು ಅಲ್ಲಿ.

ಹಾ ಇನ್ನೂ ಆಡ್ಬೋದು ಎಲ್ಲಿ ಆದ್ರು ಜಾಗ ಕೊಟ್ರೆ ಅವಕಾಶ ಕೊಟ್ರೆ ಆಡ್ಬೋದು.

ಹಾಗಾದ್ರೆ ಎಲ್ಲಿ ಆದ್ರು ಇಲ್ಲಿ ಅಹ್ games ಎಲ್ಲಿಯಾದ್ರೂ ಅಹ್ public games ಅಂತ ಇದ್ರೆ participate ಮಾಡ್ಬೋದು ನೀವು ಬರ್ತೀರಾ? ಹಾ ಹೌದು ಬರ್ಬೋದು ಬರ್ಬೋದು ಹಾ ಬರ್ಬೋದು team ಮಾಡ್ವ ಬೇಕಿದ್ರೆ.

ಹಾ ready ಮಾಡಿಕೊಂಡು ಬರ್ಬೋದು ಅಣ್ಣ ಹಾಗೆಲ್ಲ ಇದ್ದಾರೆ ಇಲ್ಲಿ.

ಹಾ ಎಷ್ಟು ಜನ ನಿಮ್ದೇ ನಿಮ್ದೇ college ಆ ನಿಮ್ದೇ party ಅವ್ರದ್ದ್ ಹಾಗೆ ಬೇರೆ ಅವ್ರದ್ದ್? ನಮ್ದು college ಎಲ್ಲಾ ಮುಗೀತು ಆದ್ರೆ ಈ ಎಲ್ಲಾ college ಇನ ಮಕ್ಕಳು ಯೆಲ್ಲ ಸಿಕ್ತಾರೆ ಹಾಗೆ ಆಟಾಡಿಲಿಕ್ಕೆ. ಓ ಹೌದಾ ಹಾಗಾಗಿ . ಆಡಿಕೊಂಡ್ ಇರುವವರೆಲ್ಲ ಇದ್ದಾರೆ ಹಾಗೆ .

ಹಾ ಹಾ ಮತ್ ಅಂದ್ರೆ ಎಂತ ನಿಮ್ದು team ಅಂದ್ರೆ ಚಿಕ್ ಚಿಕ್ ಮಕ್ಕಳು.

ಹಾ ಎಲ್ಲಾ age ಈ ನವರು.

ಹಾ ಎಲ್ಲಾ ಎಲ್ಲಾ age ಈ ನವ್ರ ಇದ್ರ ಹಾ ಹಾಗೆ ನಂಗೆ ಏನಾದ್ರು ಈ ಸಲ.

ಇಲ್ಲ ಒಂದು ವರ್ಷ ಆಯ್ತು, ಅದು ಕೊರೊನ ನಂತ್ರ ಇಲ್ಲಾ ಅಲ್ಲ ಎಲ್ಲಾ gap ಹೋಯ್ತು ಅದು.

ಹಾ ಅದು ಆದ್ರೆ ಬಿಡ್ಬೇಡಿ ಆದ್ರೆ ಬಿಡ್ಬೇಡಿ ಮಾತ್ರ ಅದು ಬಿಟ್ರೆ. Practice ಉಂಟು ಮನೆಯಲ್ಲಿ practice ಮಾಡ್ತೇನೆ ಸಣ್ಣದಾಗಿ ಅಷ್ಟೇ.

ಅಷ್ಟೇ ಒಳ್ಳೆ practice ಇಲ್ಲ ಸ್ವಲ್ಪ ಸ್ವಲ್ಪ ಅಷ್ಟೇ ಕೆಲಸದಲ್ಲಿ ಇದ್ದು, ರಜೆ ಇರ್ತದಲ್ಲ ಅದಕ್ಕೆ ಅಷ್ಟು ಜಾಸ್ತಿ ಆಡ್ಲಿಕ್ ಆಗಲ್ಲ.

ಕೆಲಸಯಿಂದ ಬರುದು ಸುಸ್ತಾಗಿ ಮತ್ತೆ ಅಲ್ಲಿ ಕೆಲಸ ಆಡುದು ಸಾಕಾಗ್ತದೆ.

ಈಗ ಸದ್ಯ cricket ಎಲ್ಲಾ ಆಡುದಿಲ್ವಾ ಸಂಜೆ? ಹಾ ಹಾ ಈಗ್ಲೂ ಆಡ್ತೇನೆ ಆಡ್ತೇನೆ

ಅದಕ್ಕೇನು, ನಿಮಗೆ ಈತರ team ಏನಾದ್ರು program ಹೀಗಿದ್ರೆ ಕರೀತೀನಿ ಬರ್ತೀರಲ್ಲ ಆಗ? ಹಾ ಬರ್ಬೋದು ಬರ್ಬೋದು ನಾನ್ ಖಂಡಿತ ಬರ್ತೇನೆ.

ಈಗ CTC ಎಲ್ಲ ನಡಿತಾ ಉಂಟು ನಾಳೆ last ಅಲ್ಲಿ ಈಗ Volley ball volley ball inter college Volleyball .

ಮೊದ್ಲೇ ಹೇಳಿದ್ರೆ ನಾವು ಬರಬಹುದಿತ್ತು.

ಅಲ್ಲಾ ಇನ್ನೊಂದು ಸರ್ತಿ ಇದ್ರೆ ಹೀಗೆ ಇದ್ರೆ program ಇದ್ದಾಗ ಹೇಳ್ತೇನೆ ನಿಮ್ಗೆ.

Okay, okay ಹಾ ಸಿಗ್ವ .

ನಮಸ್ಕಾರ ಮತ್ತೆ ರತ್ನಾಕರ್ ಅವರೆ ಹೇಗಿದ್ದೀರಿ?